ಎರಡು ದೇವರನ ಫೋಟೋ ಕಾಣ್ತಾ ಇವೆ.

ಇಲ್ಲಿ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ ಗಳು ಕಾಣತ್ತವ.

ಅಲ್ಲಿ ಮೂವರು ಮನುಷ್ಯರು ಮೀನುಗಳನ್ನು ಡಬ್ಬಿ ಒಳಗೆ ಹಾಕಿದ್ದಾರೆ.

ಇದು ಒಂದು ತರಕಾರಿ ಶಾಪ್ ಇದೆ.

ಅದರ ಹೆಸರು ನ್ಯೂ ಸೂಪರ್ ವೆಗೆಟೇಬಲ್ ಶಾಪ್ .

ಇಲ್ಲಿ ಎರಡು ದೊಡ್ಡ ಪೋಸ್ಟರ್ ಗಳು ಕಾಣ್ತಾ ಇವೆ.

ಇದು ಒಂದು ಫಂಕ್ಷನ್ ಆಲ್ ಇದೆ.

ಮತ್ತು ಅಲ್ಲಿ ಹಿಂದೆ ಮನುಷ್ಯರು ನಿಂತಿದ್ದಾರೆ.

ಮತ್ತು ಇಲ್ಲಿ ಥಂಬ್ಸ್ ಅಪ್ ಮಾಝ ಬಾಟಲ್ ಗಳು ಕಾಣುತ್ತವೆ.

ಇದರ ಹೆಸರು ರಿಂಕು ಪಂಜಾಬಿ ರೆಸ್ಟೋರೆಂಟ್ .

ಮತ್ತು ಇಲ್ಲಿ ಸ್ಪೈಡರ್ ಮ್ಯಾನ್ ಕಾಣ್ತಾ ಇದ್ದಾನೆ.

ಇಲ್ಲಿ ಇಬ್ಬರು ವ್ಯಕ್ತಿಗಳು ಕಟ್ಟೆಯ ಮೇಲೆ ಕುಂತಿದ್ದಾರೆ.

ಇದು ಒಂದು ಫಂಕ್ಷನ್ ಹಾಲ್ ಇದೆ.

ಅಲ್ಲಿ ಗಂಗಲ್ ಮತ್ತು ಬಾಟಲ್ ಕಾಣ್ತಾ ಇವೆ.